ತಾನೆ ಹಿಡಿದುಕೊಂಡು ಬಂದು ಒಂದು ಬುಟ್ಟಿ ಪುಟ್ಟಿಯಲ್ಲಿ ಹಾಕಿ ಪ್ಲೇಟ್ ಅಲ್ಲಿ ಹಾಕಿ ಇಟ್ಟಿದ್ದಾರೆ.

ಅದೇ ತರ ಈ ಟ್ರಾಲಿ ಗೆ ಇನ್ನೂ ವೀಲ್ ಗಳನ್ನ ಹಾಕಿಲ್ಲ ಟ್ರಾಲಿ ಪಕ್ಕದಲ್ಲಿ ಟೈರ್ ಗಳು ಇದ್ದಾವೆ ಅದೇ ತರನಾಗಿ ಒಂದು ಗೋಡನ್ ನಲ್ಲಿ ಕಿಟಕಿ ಓಪನ್ ಆಗಿದೆ.

ಮತ್ತೇನಪ್ಪ ಅಂದ್ರೆ ಇದರಲ್ಲಿ ಮೂರು ಜನ ಡಾಕ್ಟರ್ ಸ್ಪೆಕ್ಟ್ ಹಾಕಿದ್ದಾರೆ ಇಬ್ಬರ್ ಜನ ಡಾಕ್ಟರ್ ಸ್ಪೆಕ್ಟ್ ಹಾಕಿಲ್ಲ.

ಗೇಟ್ ಕೂಡ ಕ್ಲೋಸ್ ಆಗಿದೆ ಹೊರಗಡೆ ಏನಪ್ಪಾ ಅಂದ್ರೆ ಹೋಗಕೆ ದಾರಿ ಇದೆ ದಾರಿ ಪಕ್ಕದಲ್ಲಿ ಬಿಲ್ಡಿಂಗ್ ಇದೆ.

ದೇ ತೇರನ ವ್ಯಕ್ತಿಗಳು ಪಾರ್ಕ ಅಲ್ಲಿ ಅಡ್ಡಾಡ್ತಾಇದಾರೆ.

ಈ ಚಿತ್ರದಲ್ಲಿ ಏನಪ್ಪಾ ಅಂದ್ರೆ ನಾವು ಇದೊಂದು ಕಟಿಂಗ್ ಶಾಪ್ ಅಂತ ಹೇಳಬಹುದು ಇಲ್ಲಿ ಏನಪ್ಪಾ ಅಂದ್ರೆ ಕೂತ್ಕೊಂಡು ಮಾಡ್ತಾನ ಚೇರ್ಗಳ್ ಇಟ್ಟಿದ್ದಾರೆ.

ಇನ್ನೊಬ್ಬ ವ್ಯಕ್ತಿ ಏನಪ್ಪಾ ಅಂದ್ರೆ ಇಲ್ಲಿ ಶಾರ್ಟ್ಸ್ ಹಾಕಿಕೊಂಡು ಬನಿಯನ್ ಹಾಕಿಕೊಂಡು ಕುತ್ಕೊಂಡಿದ್ದಾನೆ.

ಈ ಚಿತ್ರ ಏನಪ್ಪಾ ಅಂದ್ರೆ ಬೆಡ್ರೂಮ್ ಅಂತ ಹೇಳ್ಬೋದು ಬೆಡ್ರೂಮಲ್ಲಿ ಏನಪ್ಪಾ ಅಂದ್ರೆ ಬೆಡ್ಗಳ್ನ ಹಾಸಿ ಬೆಡ್ಡನ್ನ ರೆಡಿ ಮಾಡಿ ಇಟ್ಟಿದ್ದಾರೆ ಬೆಡ್ ಮೇಲ್ಗಡೆ ಫೋನ್ ಆಗಿರಬಹುದು ಚಾವಿ ಏನೋ ಬೈಕ್ ಚಾವಿ ಇಟ್ಟಿದ್ದಾರೆ ಅತ್ತ ಎರಡು ರೆಡ್ ಚೇರ್ಗಳಿವೆ.

ಸಾಕಷ್ಟು ಹೊರಗಡೆ ರೆಡ್ ಕಲರ್ ಚೇರ್ ಗಲ್ ಇಟ್ಟಿದ್ದಾರೆ ಒಂದು ಸ್ಕೂಟಿ ನಿಂತ್ಕೊಂಡಿದೆ ಮ್ಯಾಟ್ ಗಳಿಗೆ ಮಫ್ ಗಳಿದೆ ಗ್ಯಾಸ್ ಗಳಿ ಇಟ್ಟಿದ್ದಾರೆ.

ಈ ಚಿತ್ರದಲ್ಲಿ ನಾವೇನಪ್ಪ ಅಂದ್ರೆ ಇದು ಹೊಸದಾಗಿ ರೆಡಿ ಆಗಿರತಕ್ಕಂತ ಎಗ್ ರೈಸ್ ಶಾಪ್ ಅಂತ ಹೇಳ್ಬೋದು.

ಈ ಚಿತ್ರದಲ್ಲಿ ಏನಪ್ಪಾ ಅಂದ್ರೆ ಒಂದು ಮನೆಯಲ್ಲಿ ಕೆಲಸ ನಡಿತಾ ಇದೆ ಒಬ್ಬ ವ್ಯಕ್ತಿ--

ಈ ಚಿತ್ರದಲ್ಲಿ ನಾವು ಕಬ್ಬಿಣಗಳನ್ನು ಕಾಣಬಹುದು ಗುಂಪು ಗುಂಪಾಗಿ ರಿಂಗ್ ರಿಂಗ್ ಮತ್ತು ಉದ್ದನಾಗಿರತಕ್ಕಂತಹ ಕಬ್ಬಿಣಗಳನ್ನು ಹಾಕಿದ್ದಾರೆ.

ಈ ಚಿತ್ರದಲ್ಲಿ ನಾವು ಏನಪ್ಪಾ ಅಂದ್ರೆ--

ಇಲ್ಲಿ ಮಕ್ಕಳಿಗೆ ಪಾರ್ಕ್ ಅಲ್ಲಿ ಕುಂದರಿಸಿಕೊಂಡು ಹೋಂವರ್ಕ್ ಗಳು ಮಾಡುತ್ತಿದ್ದಾವೆ ಮಕ್ಕಳು ಸ್ಟಡಿ ಮಾಡ್ತಾ ಇದ್ದಾರೆ ಆ ಮಕ್ಕಳ ಫೋಟೋ ವನ್ನು ಒಬ್ರು ಸರ್ ಫೋಟೋ ತೆಗಿತಾ ಇದ್ದಾರೆ.

ಮಕ್ಕಳ ಏನಪ್ಪಾ ಅಂದ್ರೆ ಬೇರೆ ಬೇರೆ ಡಿಸೈನ್ ಡಿಸೈನ್ ಆಗಿರ್ತಕ್ಕಂತ ಡ್ರೆಸ್ ಗಳ ಹಾಕಿಕೊಂಡು ಕೂತ್ಕೊಂಡಿದರೆ.

ಮತ್ತು ತಿನ್ನಕ್ ಸ್ನಾಕ್ಸ್ ಪ್ಲಟ್ಸ್ ಕೂಡ ಇಟ್ಟಿದಾರೆ.

ಈ ಚಿತ್ರದಲ್ಲಿ ನಾವು ಒಂದು ಕಾಲೇಜ್ ಅನ್ನು ಕಾಣಬಹುದು ಈ ಕಾಲೇಜ್ ಬೋರ್ಡ್ ಅಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಅಂತ ಹೇಳಿ ಹಾಕಿದರೆ ಇದೊಂದು ಡಿಗ್ರಿ ಕಾಲೇಜ್ ಆಗಿದೆ.

ಆ ನಿಂದ್ರಿಸಿದ್ದಾರೆ ಕಾರ್ ಆ ಗ್ಲಾಸ್ ಗಳನ್ನು ಕ್ಲೋಸ್ ಮಾಡಿದ್ದಾರೆ ಅದೆ ತರ ಗ್ರೀನ್ ಗಳ--